ಮತ್ತು ಒಂದು ಫ್ಲೆಕ್ಸ್ ಕೂಡ ಕಾಣಸ್ತಿದೆ.

ಮತ್ತು ಯುವಕ ನೀಲಿ ಬಣ್ಣದ ಶರ್ಟ್ ಅನ್ನು ಧರಿಸಿದ್ದಾನೆ.

ಹಾಗೆ ಒಂದು ಕಟ್ಟಡದ ಒಳಭಾಗ ಕಾಣಸ್ತಿದೆ.

ಮತ್ತು ಉಪ್ಪಿನಕಾಯಿ ಮತ್ತು ಬೇರೆ ಬೇರೆ ಪ್ಯಾಕೆಟ್ ಗಳು ಕಾಣಿಸ್ತಿವೆ.

ನನಗೆ ಒಂದು ಹಣ್ಣಿನ ಅಂಗಡಿ ಕಾಣಿಸ್ತಾ ಇದೆ.

ಮತ್ತು ವಿದ್ಯುತ್ ಬಲ್ಬ್ ಉರಿಯುತ್ತಿರುದು ಕಾಣಸ್ತಿದೆ.

ಆಟೋ ವಿನ ಹೆಡ್ ಲೈಟ್ ಕಾಣಿಸ್ತಿದೆ.